ಟೆಸ್ ಇದೆ ಟೆಸ್ ಮೇಲೆ ಒಬ್ಬರು ಮೈಕಲ್ಲಿ ಮಾತನಾಡುತ್ತಿದ್ದಾರೆ ಈಶ್ವರನ ಮೂರ್ತಿ ಇದೆ ದೇವತಿ ಮೂರ್ತಿ ಇದೆ ಹನುಮಂತ್ ಇದ್ದಾನೆ ಇಬ್ಬರೂ ಭಕ್ತಿಯಿಂದ ಕುಂತಿದ್ದಾರೆ.

ಇಂಡಿಯನ್ ಆಯಿಲ್ ಅಂತ ದೊಡ್ಡದಾಗಿ ಬೋರ್ಡ್ ಇದೆ ರಸ್ತೆ ಮುಂದ್ಗಡೆ ಇಟ್ಟಂಗೆ ಇಟ್ಟಿದ್ದಾರೆ ಬೈಕ್ ಇದೆ ಅಪಾರ್ಟ್ಮೆಂಟ್ ಗಾಳಿದಾವೆ ಪೆಟ್ರೋಲ್ ಬಂಕ್ ಇದೆ.

ಟೇಬಲ್ ಮೇಲೆ ಲ್ಯಾಪ್ಟಾಪ್ ಗಳನ್ನೂ ಇಟ್ಟಿದಾರೆ ಹೊಸದಾಗಿ ಇದ್ದಾವೆ ಟಿವಿ ಗಳು ಇದ್ದಾವೆ ಬ್ಲಾಕ್ ಕಲರ್ ಬೋರ್ಡ್ ಇದೆ.

ಒಂದು ಟೆಂಪಲ್ ಇದೆ ಟೆಂಪಲ್ ಮೇಲ್ಗಡೆ ಕೇಸರಿ ಕಲರ್ ಧ್ವಜ ಇದೆ ದೊಡ್ಡ ದೊಡ್ಡ ಮರಗಳು ಇದೆ ಟಾರ್ ಕಂಬ ಇದೆ.

ಗ್ರೀನ್ ಕಲರ್ ಲೈಟ್ ಇಂತ ಡೆಕೋರೇಷನ್ ಮಾಡಿದಾರೆ ಸ್ಟೆಪ್ಸ್ ಇದ್ದವೆ ಡೋರ್ ಇದೆ ವಿಂಡೋ ಇದೆ ರಸ್ತೆ ಇದೆ.

ರೆಡ್ ಕಲರ್ ಟೈಲ್ಸ್ ಇದ್ದಾವೆ.

ಒಂದು ನೀರಿನ ಗಾಡಿ ಇದೆ ದೊಡ್ಡ ದೊಡ್ಡ ಪಾತ್ರೆಗಳು ಇದ್ದವೆ ಒಂದು ಟೇಬಲ್ ದೊಡ್ಡದಾಗಿ ಇದೆ ಟೇಬಲ್ ಮೇಲೆ ಉಪ್ಪಿನ ಚೀಲಗಳು ತರಕಾರಿಗಳನ್ನು ಇಟ್ಟಿದ್ದಾರೆ ಉಳ್ಳಾಗಡ್ಡೆ ಇದೆ ಇಬ್ಬರು ಮಹಿಳೆಯರು ಇದ್ದಾರೆ ರೆಡ್ ಕಲರ್ ಚೇರ್ ಇದೆ.

ನದಿ ಹರಿಯುತಿದೆ ನದಿ ದಂಡೆ ಪಕ್ಷಿಗಳು ನಿಟ್ಟಿದವೆ ಚಿಕ್ಕ ಚಿಕ್ಕ ಗಿಡಗಳು ಇದ್ದಾವೆ ದೂರ ದಲ್ಲಿ ದೊಡ್ಡ ದೊಡ್ಡಅಪಾರ್ಟ್ಮೆಂಟ್ ಗಳಿದ್ದಾವೆ ದೊಡ್ಡ ದೊಡ್ಡ ಗಿಡಗಳು ಇದ್ದಾವೆ.

ಬುಕ್ಸ್ ಸ್ಟಾಲ್ ಇದೆ ದೊಡ್ಡ ದೊಡ್ಡ ಬುಕ್ಸ್ ಗಳನ್ನೂ ಇಟ್ಟಿದ್ದಾರೆ. ಕೆಳಗಡೆ ತುಂಬಾ ಬುಕ್ಸ್ ಗಳೂ ಇದ್ದವೆ ದೊಡ್ಡದಾಗಿ ದಪ್ಪದಾಗಿ ಇದ್ದಾವೆ ಮೇಲ್ಗಡೆ ಒಂದಿಷ್ಟು ಫೈಲುಗಳು ಇದ್ದಾವೆ.